ಈ ಚಿತ್ರದಲ್ಲಿ ಏನಿದೆ ಎಂದರೆ ಇದು ಬಾಬು ಸೈಕಲ್ ಮತ್ತು ಟೂ ವೀಲರ್ ರಿಪೈರಿ ಆಗಿದೆ ಮತ್ತು ಇದರಲ್ಲಿ ಟವರ್-ಟೈಯರ್ಗಳಿದೆ ಮತ್ತು ಟೈಯರ್ ನ ಹವಾ ತುಂಬಿಸಲು ಮಷೀನ್ಗಳಿವೆ .

ಬೈಕ್ ರಿಪೇರಿ ಆಗುತ್ತದೆ ಬಕೀಟ್ ಗಳಿವೆ ಹಾಗೂ ಗಾಡಿಗಳಿವೆ ಮತ್ತು ಎ.ಸಿ ಡಬ್ಬಗಳಿವೆ ಹಾಗೂ ವ್ಯಕ್ತಿಗಳಿದ್ದಾರೆ ಚೇರ್ ಗಳಿಗೆ ಟೈಯರ್ ಗಳಿವೆ.

ಹಾಗು ವೈಟ್ ಕಲರ್ ಚೀಲದಲ್ಲಿ ಪಾರ್ಸೆಲ್ಗಳು ರೆಡಿ ಇವೆ ಮತ್ತು ಬೋರ್ಡುಗಳಿವೆ ಮತ್ತು ಲೈಟ್ಗಳಿವೆ--

ಮತ್ತು ಲಕ್ಕಿಮಾನ್ ಎನ್ನುವ ಚಿತ್ರವನ್ನು ಹಾಕಿದ್ದಾರೆ ಮತ್ತು ಕಬ್ಜ ಚಿತ್ರವನ್ನು ಪೋಸ್ಟ್ ಹಾಕಿದ್ದಾರೆ ಮತ್ತು ಇದು ಖಾಲಿಯಾಗಿದೆ ಹಾಗು ಇದು ಹಾಲ್ಗಳಾಗಿದೆ.

ಈ ಚಿತ್ರದಲ್ಲಿ ಏನಿವೆ ಎಂದರೆ ಇದು ಒಂದು ಹಾಸ್ಪಿಟಲ್ ಮತ್ತು ಒಂದು ಆಂಬುಲೆನ್ಸ್ ನಿಂತಿವೆ ಮತ್ತು ಹೊಗಲು ರೋಡ್ಗಳು ತುಂಬ ಚನಾಗಿವೆ ಮತ್ತು ಹಾಸ್ಪಿಟಲ್ ತುಂಬ ಚ-ದೊಡ್ಡದಾಗಿದೆ.

ಹಾಗು ಸುತ್ತಲೂ ಗಾರ್ಡೆನ್ಗಳಿವೆ ಮಧ್ಯ ಪಾಗಾರಗಳಿವೆ ಮತ್ತು ಸಿಮೆಂಟ್ ರೋಡ್ಗಳಿವೆ ಹಾಗು ಬಾವುಟಗಳಿವೆ.

ಈ ಚಿತ್ರದಲ್ಲಿ ಏನಿವೆಯೆಂದರೆ ದೂರುಗಳು ಕಾಣುತಿರುವ ಕಾಲೇಜ್ಗಳಿವೆ ಹಾಗು ಸುತ್ತಲೂ ಎಲ್ಕ್ಟ್ರೀಷಿಯನ್ ಕಂಬಗಳಿವೆ ಮತ್ತು ಗ್ರೌಂಡ್ಗಳಿವೆ .